ಕೆಳಗಡೆ ಒಂದು ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಬಹು ಮಹಡಿಯ ಕಟ್ಟಡವು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಮ್ಗೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿರೋ ತರ ಕಾಣಿಸ್ತಿದೆ.

ಸುತ್ತಮುತ್ತ ಮಂಜಿನಿಂದ ಕೂಡಿದ ಬೆಟ್ಟ ಗುಡ್ಡಗಳು ಕೂಡ ಕಾಣಿಸುತ್ತಿವೆ.

ಇದಕ್ಕೆ ಕೋಲ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಎಡ ಭಾಗದಲ್ಲಿ ಸೆಡ್ ನಟ್ ಳನ್ನು ಕೂಡ ಹಾಕಿದ್ದಾರೆ.